ಧಾರವಾಡ ಬೆಳಗಾವಿ ಅಂತಾ ಹೆಸರು ಹಾಕಿದೆ ಕರ್ನಾಟಕದು ಅದರಲ್ಲಿ ಜೋಗುಬಂಡಿ ಒಬ್ಬತ ಹೊಂತಿದನೆ ಗೋರ್ನ್‌ಮೆಂಟ್‌ ಬಸಿಗೆ .

ಬ್ಯಾಂಕ್‌ ಇದೆ ಅದ್ರಲ್ಲಿ ತುಂಬಾ ಗಾಜುಗಳು ಉಂಟು ಏನೂ ಕಾಣ್ತಿಲ್ಲಒಂದು ಛತ್ರಿ ಇದೆ ಒಂದ್ ಮೂರ್ ನಾಕ್ ಬೈಕ್ ಇದೆ.

ತುಂಬಾ ದೊಡ್ಡದಾದ ಗ್ರೌಂಡ್‌ ಇದೆ ಒಂದು ಒಂದು ಜಾಂಡಾ ತಕ್ಕ ಹದಿನೈದು ಜನ ಇದೆ.

ಮೂರು ಜನ ಹೆಣ್ಣು ಮಕ್ಕಳು ಇದ್ದಾರೆ ಒಬ್ಬ ಬಾಯ್ಸ್‌ ಇದ್ದಾನೆ ಇದು ದೊಡ್ಡ ಫಂಕ್ಷನ್‌ ಇದೆ ಹಿಂದೆ ಪ್ಲವರ್‌ ಇದೆ ಆಮೇಲೆ ಲೈಟ್‌ ಇದೆ ಅವ್ರೆಲ್ಲಾ ಫಂಕ್ಷನ್‌ಗೆ ಬಂದಿದ್ದಾರೆ.

ಪ್ಲೇಯರ್ಸ್ ಗಳಿವೆ ಅದ್ರಲ್ಲಿ ಸುಮಾರು ಗಿಡಗಳು ಇವೆ ಹಸಿರಾದ ಹಸಿರಾದ ಗಿಡಿಗಳು ಇವೆ.

ಒಂದು ಕಿರಾಣಿ ಮಾಲ್‌ ಇದೆ ಮೈದಾನ ಹಿಟ್ಟು ಇದೆ ಮೈದಾನ ಗೋದಿ ಇದೆ ಮೈದಾನ ಜೋಳಾ ಇದೆ ಸುಮಾರು ಕಡಲೆ ಇದೆ ಎಣ್ಣೆ ಇದೆ--

ಒಂದು ಜಿಮ್‌ ಮಾಡುತ್ತಿರುವ ಒಂದು ವಾಕಿಂಗ್‌ ಮಾಡ್ತಾ ಇದ್ದಾನೆ ಒಬ್ಬ ಮನುಷ್ಯ ಅದ್ರಲ್ಲಿ ಎರಡು ಜಿಮ್‌ ಇದೆ ಒಬ್ಬತ ಮಾಡ್ತಾ ಇದ್ದಾನೆ ಒಂದು ಖಾಲಿ ಇದೆ ಒಂದು ಬಾಗಿಲು ಇದೆ.

ಡ್ಯಾಮೇಜ್‌ ಆಗಿದೆ ಕಾಲು ಎತ್ತಿದ್ದಾನೆ ಬ್ಯಾಗ್‌ ಇಟ್ಟಿದ್ದಾನೆ.